ಇದೊಂದು ಬಟ್ಟೆ ಅಂಗಡಿ. ಇಲ್ಲಿ ಕ್ರೀಡೆಗೆ ಸಂಭಂದ ಪಟ್ಟಂತೆ ಟಿ ಶರ್ಟ್ ಗಳು ಸಿಗುತ್ತದೆ ಎಂದು ಹಾಕಿದ್ದಾರೆ. ಹಲವಾರು ಬಣ್ಣ ಬಣ್ಣದ ಟಿ ಶರ್ಟ್ ಗಳನ್ನ ನೇತು ಹಾಕಿದ್ದಾರೆ.

ವಿಮಾನ ದೂಡ್ಡದಾಗಿದೆ ಅಲ್ಲಿ ಹಲವಾರು ಕಿಟಾಕಿಗಳನು ಕಾಣಬಹುದು. ಮೂರು ಜನ ವ್ಯಕ್ತಿಗಳೂ ಅಕ್ಕ ಪಕ್ಕದಲಿ ನಿಂತಿದ್ದಾರೆ. ವಿಮಾನವೂ ಬಿಳಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದೆ.